ಮತ್ತು ಅವರ ನೋಂದಣಿ ಸಂಖ್ಯೆ ಕೂಡ ನಮೋದಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಪೆಟ್ರೋಲ್ ಪಂಪ್ ಅನ್ನು ಕಾಣ್ತಾ ಇದೆ.

ಈ ಮೇಲಿನಂತೆ ನಮಗೆ ಒಂದು ಕಟ್ಟಡವನ್ನು ಕಾಣು ಬರ್ತಾ ಇದೆ.

ಈ ಚಿತ್ರವು ಸ್ಕುಟರ್ ಗಳನ್ನು ತೋರಿಸುತ್ತದೆ.

ಇಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಸ್ಕೂಟರ್ ಗಳಿವೆ.

ಇಬ್ಬರು ವ್ಯಕ್ತಿಗಳು ಆಟೋ ರಿಕ್ಷಾದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನಾವು ನೋಡಬಹುದು.

ಮೀನು ಅಂಗಡಿಯಲ್ಲಿ ಒಂದು ಟೇಬಲ ಮೇಲೆ ದೊಡ್ಡ ಮೀನನ್ನು ಇಡಲಾಗಿ--

ವಾಯ್ಯಾಮ ಮಾಡುವವರಿಗೆ ಹಿಡಿತವನ್ನು ಒದಗಿಸಲು ಮೇಲ್ಭಾಗದಲ್ಲಿ ಬಾರ್ ಗಳನ್ನು ಮತ್ತು ಡೀಪ ಗಳನ್ನು ಮಾಡಲು ಸಪೋರ್ಟ್ ಮಾಡಲು ಪ್ಯಾಡ್ ಅನ್ನು ಹೊಂದಿದೆ.

ಫಲಕಗಳನ್ನು ಗೋಡೆಯ ಮೇಲೆ ತೂಗು ಹಾಕಲಾಗಿದೆ ಅಲಂಕಾರವು ವಿನ್ಯಾಸದ ಬಿಳಿ ಗೋಡೆಯ ಫಲಕ--

ಕೋಣೆಯು ಒಂದು ಹಾಸಿಗೆ ಎರಡು ಚಿತ್ರಗಳು ಒಂದು ಕುರ್ಚಿ ಒಂದು ಟೇಬಲ್ ಅನ್ನು ಇಡಲಾಗಿದೆ.

ಮತ್ತು ಬೀಗ್ಗಳು ಮತ್ತು ಉಪಕರಣಗಳು ಸೇರಿದಂತಹ ವಿವಿಧ ಹಾರ್ಡ್ವೇರ್ ವಸ್ತುಗಳು ಗೋಡೆಯ ಮೇಲೆ ಪ್ರದೇಶಸಲಾಗಿದೆ.

ಅಂಗಡಿಯು ಹಂಚುಗಳು ನೀಲ ಮತ್ತು ಉತ್ತಮ ಬೆಳಕಿನಿಂದ ಸ್ವಚ್ಛ ಮತ್ತು ವ್ಯವಸ್ಥಿತ ನೋಟವನ್ನು ಹೊಂದಿದೆ.

ಈ ಮೇಲಿನಂತೆ ನಾವು ದೊಡ್ದವಾದ ಕಟ್ಟಿರುವ ಕಟ್ಟಡವನ್ನು ಶ್ರೀ ಜಾನ್ವಿ ಹಾಸ್ಪಿಟಲ್ ಎಂದು ನೋಡಬಹುದು.

ಹುಡುಗಿಯರು ಬಿಳಿ ಮತ್ತು ಹಳದಿ ಬಣ್ಣದ ಉಡುಪುಗಳನ್ನು ಧರಿಸಿದ್ದಾರೆ.

ಈ ಉದ್ಯಾನವನ ದೈನಂದಿನ ಜೀವನದ ಗದ್ದಲದಿಂದ ಶಾಂತಿಯುತ ವಿವಾರವನ್ನು ಒದಗಿಸುತ್ತದೆ.

ಅಲ್ಲಿ ಜನರು ಹೂಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಜಮಾಯಿಸಿದ್ದಾರೆ.

ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಶೆಡ್ಡು ಗಳು ಮತ್ತು ಕಟ್ಟಡಗಳು ನಿರ್ಮಾಣ ಹಂತದಲ್ಲಿ ಇರುವುದನ್ನು ಕಂಡುಬರು --

ಅಂಗಡಿಯಲ್ಲಿ ವಿವಿಧ ರೀತಿಯ ಪುಸ್ತಕಗಳು ಮತ್ತು ಲೇಖನಾ ಸಾಮಾಗ್ರಿಗಳು ಲಭ್ಯವಿದೆ.

ಮತ್ತು ಇಲ್ಲಿ ಒಂದು ಬಿಳಿ ಬಣ್ಣದ ಟೇಬಲ್ಲನ್ನು ಇಡಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಕಟ್ದಡವು ಕಾಣು ಬರ್ತಾ ಇದೆ.

ಚಿತ್ರವು ಒಂದು ದೇವಾಲಯದ ಒಳಭಾಗವನ್ನು ತೋರಿಸುತ್ತದೆ.

ಒಂದು ಬಿಳಿ ಬಣ್ಣದ ಕಾರ್ ಅನ್ನು ತೋರಿಸುತ್ತದೆ ಅದರ ಬಾಗಿಲ್ ಗಳು ತೆರೆದಿವೆ.

ಮತ್ತು ಇಬ್ಬರು ಪುರುಷರು ಅದರ ಬಿಳಿ ನಿಂತಿದ್ದಾರೆ.

ಒಂದು ಪುಸ್ತಕಗಳು ಲೇಖನ ಸಾಮಗ್ರಿಗಳು ಮತ್ತು ಇತರ ವಸ್ತುಗಳನ್ನು ಮಾರಾಟ ಮಾಡುತ್ತದೆ.

ಇಲ್ಲಿ ಬಹಳ ವಸ್ತುಗಳು ವಿದ್ಯಾರ್ಥಿಗಳಿಗೆ ಮತ್ತು ಕಚೇರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಡಲಾಗಿದೆ.

ಮತ್ತು ಔಷಧಿಗಳ ಹತ್ತಿರ ಒಂದು ಅಲ್ಮಾರಿ ಎದೆ.

ನೆಲದ ಮೇಲೆ ಕೆಂಪು ಮತ್ತು ಕಂದು ಬಣ್ಣದ ರತ್ನಗಂಬಳಿ ಹಾಸಲಾಗಿದೆ.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

ಮತ್ತು ಗೋಡೆಯ ಬಣ್ಣ ಬಿಳಿ ಬಣ್ಣದಾಗಿದೆ.

ಚಿತ್ರದಲ್ಲಿ ಇರುವ ಬೋರ್ಡ್ ನಲ್ಲಿರುವ ಬರಿದಿರುವ ಪ್ರಕಾರ ಚಟ್ ಮತ್ತು ಕಾರ್ತಿಕ್ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ --

ಇದ್ರೂ ಒಂದು ಹೊರಾಂಗಣ ಕಾರ್ಯಕ್ರಮದ ಸ್ಥಳವನ್ನು ತೋರಿಸುತ್ತದೆ.

ವೇದಿಕೆಯ ಮುಂಭಾಗದಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಮಿಕ್ಸರ್ ಇದನ್ನು ಉಪಕರಣಗಳು ಹೊಂದಿವೆ.

ಹಣ್ಣು ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಯು ಕೆಂಪು ಟೀ ಶರ್ಟ್ ಅನ್ನು ಧರಿಸಿ ಕುಂತಿದ್ದಾನೆ.

ಮತ್ತು ಇಲ್ಲಿ ಒಂದು ಕಂಪ್ಯೂಟರ್ ಅನ್ನು ಇದೆ.

ಪಕ್ಕದಲ್ಲಿ ಸಹಾರ ಹೋಟೆಲ್ ಎಂದು ಬರೆದಿರುವ ಇದು ರಸ್ತೆಯ ಬದಿಯಲ್ಲಿರುವ ಒಂದು ಸಣ್ಣ ಹೋಟೆಲ್ ಆಗಿದ್ದು--